ಗೇಟ್ಗಳು ಕಾಂಪೌಂಡ್ ಗಳು ಇತ್ತೀಚಿಗೆ ಸಾಮಾನ್ಯವಾಗಿ ಬಿಟ್ಟಿದೆ ಯಾಕಂದ್ರೆ ಎಲ್ಲರು ತಮ್ಮ ತಮ್ಮ ಬೌಂಡರಿ ಅಂತ ನಿರ್ಮಿಸಕೊಂಡು ಬಿಡ್ತಾರೆ ಅವಾಗೆಲ್ಲ ಇತರ ಇರ್ಲಿಲ್ಲ ಮನೆ ಮನೆಗಳಿಗೆ ಅಂತರ ಜಾಸ್ತಿ ಆಗೋಕೆ ಇದೆ ಕಾರಣ ಅಂತ ಹೇಳ್ಬಹುದು .

ಈ ಗೇಟ್ಗಳು ಎಲ್ಲ ತುಂಬಾನೇ ಕಂಟ್ರೋಲ್ ಮಾಡಿ ಬಿಡುತ್ತೆ ಮನುಷ್ಯರನ್ನ ಒಬ್ರ್ ಮನೆ ಇಂದ ಇನ್ನೊಬ್ರ ಮನೆಗೆ ಹೋಗ್ಬೇಕಾದ್ರೆ --

ಅರ್ಧ ಚಂದ್ರ ಇರುತ್ತೆ ಹಿಂದುಗಳದ್ದು ಓಂ ಅಂತ ಇರುತ್ತೆ --

ಹೀಗೆ ಪ್ರತಿಯೊಂದು ಜನಾಂಗದವರು ಅವ್ರ್ ಅವ್ರದ್ದೇ ಆದಂತಹ ಒಂದು ಲೋಗೋ ಅನ್ನೋದ್ರೀತಿಯಲ್ಲಿ ತಮ್ಮ ಗುರುತುಗಳನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆ.

ಒಂದ್ ಸ್ವಲ್ಪ ಅಷ್ಟ್ ದೊಡ್ಡದಲ್ಲ ಅಂದ್ರೂನು ಬಳ್ಳಾರಿ ಜಿಲ್ಲೆ ಆಗಿದ್ರಿಂದ ಜಿಂದಾಲ್ ಫ್ಯಾಕ್ಟರಿ ಬಗ್ಗೆ ಹೇಳ್ಬಹುದು ನಾವು.

ಪಾರ್ಕ್ ಇತ್ತೀಚಿಗೆ ಪಾರ್ಕ್ಗೆ ಹೋಗೋದು ತುಂಬಾನೇ ಸಾಮಾನ್ಯ ಆಗಿ ಬಿಟ್ಟಿದೆ ಪಾರ್ಕ್ ಅನ್ನು ಕನ್ನಡದಲ್ಲಿ ಉದ್ಯಾನವನ ಎನ್ನುತ್ತಾರೆ ವನ ಅಂದ್ರೇನೆ --

ಹಚ್ಚ ಹಸಿರು ಮಯಾವಾಗಿರುತ್ತಂತ ನಮ್ಮ ಕಲ್ಪನೆಗೂ ಬರೋಲ್ಲ.

ಸಣ್ಣ ಮಕ್ಳು ಕೂಡ ಇತ್ತೀಚಿಗೆ ತುಂಬಾನೇ ವೆರೈಟಿಸ್ ಆಗಿ ಹೇರ್ ಕಟ್ ಮಾಡ್ಸ್ಕೊಂತರೇ ಅದೇ ರೀತಿ ಹೆಣ್ಮಕ್ಳು ಏನ್ ಕಮ್ಮಿ ಇಲ್ಲ --

ಇಂದಿನ ವೈದಿಕ ಕಾಲದಲ್ಲೆಲ್ಲ ದೇವ್ರು ನೀರಾಕರಿ ನಿರ್ಗುಣ --

ಇತ್ತೀಚಿಗೆ ಅದು ಎಲ್ಲ ಕಡೆ ತುಂಬಾನೇ ತನ್ನ --

ಅದಕ್ಕೆ ಆದಂತಹ ಮಳಿಗೆಗಳು ಇತರ ಎಲ್ಲ ಇರ್ತಇರ್ಲಿಲ್ಲ ಅವಾಗೆಲ್ಲ ಪರಿಸರದಲ್ಲೇ ಎಲ್ಲ ಕ್ರಿಯೆಗಳನ್ನು ಮಾಡ --

ಸರಕಾರಿ ಕಟ್ಟಡಗಳಿಗೆಲ್ಲ ತುಂಬಾನೇ ದೊಡ್ಡ್ ಸೈಜ್ ನ ಗೇಟ್ಗ ಳು ಅಳವಡಿಸಿರ್ತಾರೆ.

ಇದು ಒಂದ್ ಅಂತಸ್ತ್ ಇರೋದೇ ಇಲ್ಲ ಎಲ್ಲರದ್ದೂ ಎರಡ್ ಮೂರ್ ಅಂತಸ್ತ್ ಇರುತ್ತದೆ .

ಇದು ಕೆಟ್ಟದ್ದು ಅಂತಾನೆ ಹೇಳ್ಬಹುದು ಪ್ರಾಣಿ ಬಲಿ ಆದರೂ ಕೂಡ ಇದು ಜಾರಿಗೆಯಲ್ಲಿದೆ.

ಕಾಲೇಜು ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾವು ಅಲ್ಲಿ ಇದು ನಾನ್ ಬೆಂಚು ನಾನ್ ಪ್ಲೇಸ್ ಅಂತ ತುಂಬಾನೇ ಕಿತ್ತಾಡ್ತಾಇದ್ವಿನಮ್ ಫ್ರೆಂಡ್ಸ್ ಕೂಡ --

ಬೆಂಚ್ ಅನ್ನೋದು ನಮಗೆ ನೆನ್ಪ್ ಆಗೋದು ಕಾಲೇಜು ಹೈಸ್ಕೂಲ್ ಗಳಲ್ಲಿ ಮಾತ್ರನೇ.

ಗುಳಿಗೆ ಅಂಗಡಿ ಅಥವಾ ಔಷದಿ ಅಂಗಡಿ ನಿರ್ಮಿಸುತ್ತಾರೆ ಯಾಕಂದ್ರೆ ಆಸ್ಪತ್ರೆಯಲ್ಲಿ --

ಸೈನಿಕರನ್ನು ನಾವು ಮಾಧ್ಯಮಗಳಲ್ಲಿ ಮಾತ್ರ ನೋಡಲು ಸದ್ಯ ಆಗುತ್ತದೆ .

ಯಾಕಂದ್ರೆ ಮೂಡಸಲಾಟ ಆಡೋ ಮುಂದ ಕಲ್ಲು ಎಲ್ಲ ಎಡವಿಗಳು ನಾವು ಬೀಳುತ್ತೇವೆ .

ಯಾವಾಗಲು ಅದು ಜನ ಜಂಗುಳಿಯಿಂದ ಕೂಡಿರುತ್ತದೆ ಮಾರ್ಕೆಟ್ ಅಂದ್ರೇನೆ ಒಂದು ಶಬ್ದದ ವಾತಾವರಣ ಅಂತನೇ ಹೇಳ್ಬಹುದು.

ಝು ಅಂದ್ರೇನೆ ನೆನ್ಪಿಗ್ ಬರೋದು ಮೈಸೂರ್ ಝು ಅಲ್ಲಿ ತುಂಬಾನೇ ಪ್ರಾಣಿಗಳಿವೆ.

ಆದ್ದರಿಂದ ಮೀನುಗಳನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ --

ತುಂಬ ಸಣ್ಣ ಪ್ರಮಾಣದಲ್ಲಿ ಮತ್ತು ಫುಲ್ ನೈಸ್ ಸೈಜ್ ಅಲ್ಲಿ ಬರುತ್ತದೆ .

ಸ್ವಾತಂತ್ರ್ಯ ಹೋರಾಟಗಾರರು ಎಂದರೆ ಯಾರಿಗೆ ಗೊತ್ತಿರುವುದಿಲ್ಲ ಹಿಂದೆ ಎಲ್ಲ ತುಂಬ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು ಆದರೆ ಈಗಲೇ ಅವರು --

ಎಲ್ಲ ಮದುವೆಗಳಲ್ಲಿ ಶಾಸ್ತ್ರಗಳಿಗಿಂತ ಮೊದಲು ಫೋಟೋ ಗಳಿಗೆ ಬಹಳ ಆದ್ಯತೆಯನ್ನು ನೀಡುತ್ತಾರೆ --